ಹಾಗೆ ಇವುಗಳ ಮಧ್ಯದಲ್ಲಿ ದಾರಿಯನ್ನು ಬುಟ್ಟಿದ್ದಾರೆ ನಡೆಯುವುದಕ್ಕೆ ಅಂತ ಹೇಳಬಹುದು ಹಾಗೆ ಕಟ್ಟಿಗೆಯ ಕಂಬಗಳನ್ನು ನಾವು ಇಲ್ಲಿ ಕಾಣಬಹುದು ಇದು ನೋಡಲು ತುಂಬಾ ಸುಂದರವಾಗಿದ್ದು ಇವುಗಳು ಅಚ್ಚರಿನಂತೆ ಹೊಳೆಯುತ್ತಿವೆ ಎಂದು ಹೇಳಬಹುದು.

ಇದರಲ್ಲಿ ನಾವು ಲೈಟಿಂಗ್ ನ ವ್ಯವಸ್ಥೆಯನ್ನು ಅಳವಡಿಸಿದ್ದನ್ನು ಕಾಣಬಹುದು ಹಾಗೆ ಒಂದು ಎ_ಸಿ ಅನ್ನು ಇಟ್ಟಿರುದನ್ನು ನಾವು ಇಲ್ಲಿ ಕಾಣಬೋ--

ಹಾಗೆ ಇದರ ಬಾಜು ಒಂದು ಶೆಟ್ರಾಸಿನ ಕಂಪನಿ ಇದೆ ಎಂದು ಹೇಳಬಹುದು.

ಇದು ಒಂದು ತಗಡಿ ಶೇಡ್ಡಿ ನ ಒಳಗಡೆ ನಿಂತಿದ್ದು ಇದು ನೋಡಲು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆ ಈ ಇಬ್ಬರು ವ್ಯಕ್ತಿಗಳು ಬಿಳಿ ಪೇಂಟ್ ಅನ್ನು ಬಡಿಯುತ್ತಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ಅಪೋಲ ದ ಪೇ ಫೇರ್ ಅಂಡ್ ಲವ್ಲಿ ಬೇರೆ ಬೇರೆ ರೀತಿಯಾದ ಮುಲಾಮಗಳು ಸಿಗುವ ಅಂಗಡಿ ಎಂದು ಹೇಳಬಹುದು.

ಹಾಗೆ ಇವುಗಳನ್ನು ಸಾಲಿನಂತೆ ಜೋಡಿಸಿದ್ದು ಇದು ಒಂತರ ವೈಟ್ ಬಣ್ಣದಿಂದ ಕೂಡಿದೆ ಎಂದು ಹೇಳಬಹುದು.

ಹಾಗೆ ಇವುಗಳು ನೋಡಲು ಒಂದ್ ಒಂದು ಕಲರ್ ನಲ್ಲಿದು ಇವುಗಳನ್ನು ಸಾಲಿನಂತೆ ಶಿಗೆ ಹಾಕಿದ್ದಾರೆ ಎಂದು ಹೇಳಬಹುದು.

ಹಾಗೆ ಅವುಗಳು ನೋಡಲು ಕೆಂಪು ಮತ್ತು ನೀಲಿ ಬಣ್ಣದಿಂದ ಕೂಡಿದ್ದಾವೆ ಎಂದು ಹೇಳಬಹುದು ಹಾಗೆಯೇ ಇದು ನೀಲಿ ಬಣ್ಣದಿಂದ ಕೂಡಿದ್ದು ಬ್ಯಾಂಕ್ ಎಂದು ಹೇಳಬಹುದು.

ಇದು ಒಂದು ಬಟ್ಟೆಯ ಅಂಗಡಿಯಂದು ಹೇಳಬಹುದು ಇಲ್ಲಿ ಹಲವಾರು ರೀತಿಯ ಮಹಿಳೆಯರ ಬಟ್ಟೆ ಸಿಗುತ್ತವೆ ಎಂದು ಹೇಳಬಹು --

ಹಾಗೆ ಮಹಿಳೆಯರ ಗೊಂಬೆಯ ಭಾವಚಿತ್ರವನ್ನು ನಾವು ಇಲ್ಲಿ ಕಾಣಬಹುದು.

ಒಂದು ಮದುವೆ ಫಂಕ್ಷನ್ ಡೆಕೋರೇಷನ್ ಎಂದು ಹೇಳಬಹುದು.

ಹೂಗಳು ಮತ್ತು ಡಿಜೆನಿನ ಆಕಾರದ ಸ್ಟೇಜ್ ಅನ್ನು ರೆಡಿ ಮಾಡಿದರೆ ಎಂದು ಹೇಳಬಹು--

ಹಾಗೆ ಇದರಲ್ಲಿ ಲೈಟಿಂಗ್ ನ ವ್ಯವಸ್ಥೆ ನಾವು ಮೇಲುಗಡೆ ಕಾಣಬಹುದು.

ಹಾಗೆ ಇದರಲ್ಲಿ ನಮ್ಮ ರಾಷ್ಟ್ರದ ಧ್ವರ ಧ್ವಜವನ್ನು ಕಾಣಬಹುದು.

ಇದು ಒಂದು ಮಸೀದಿಯ ಸಭಾ ಭವನ ಎಂದು ಹೇಳಬಹುದು ಇದರಲ್ಲಿ ಹಲವಾರು ರೀತಿಯ ಮಹಿಳೆಯರು ಕುಂತಿದನ್ನು ನಾವು ಕಾಣಬ --

ಇದು ಒಂದು ಫಂಕ್ಷನಿನ ಸಮಯವೆಂದು ಹೇಳಬೋದು ಇದರಲ್ಲಿ ಹಲವಾರು ರೀತಿಯಾದ ಡಿಸೈನಿನ ತುಂಡನೆ ಟೇಬಲ್ ಗಳನ್ನು ಅಳವಡಿಸಿದ್ದು ಹಾಗೆ ಚೇರ್ ಗಳನ್ನು ಡಿಸೈನ್ ಇನಂತೆ ತಯಾರು ಮಾಡಿದ್ದಾರೆ ಎಂದು ಹೇಳಬಹುದು ಹಾಗೆ ಮೇಲುಗಡೆ ಲೈಟಿಂಗ್ಸ್ ಗಳನ್ನು ಕಲರಿನಂತೆ ಮಾಡಿದ್ದಾರೆ ಎಂದು ಹೇಳಬೋ--

ದೂರದಲ್ಲಿ ಒಂದು ಟೇಜನ್ನು ನಾವು ಕಾಣಬಹುದು ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಹಾಗೆ ಇವುಗಳನ್ನು ಹೂಗಳನ್ನು ಹೂಕೇಕನ್ನು ಮಾಡಿದ್ದಾರೆ ಎಂದು ಹೇಳಬೋದು ಹೂ ಬಿಡಿಸಿರುವ ಚಿತ್ರವು ಕೇಕಿನ ಮೇಲೆ ಕಾಣುತ್ತದೆ.

ಕರಿ ಬಣ್ಣದಿಂದ ಕೂಡಿದ್ದು ಇದರಲ್ಲಿ ಗೊಂಬೆಯ ಡಿಸೈನ್ ಅನ್ನು ನಾವು ಕಾಣಬಹುದು.

ಹಾಗೆ ಒಂದು ಕುಂಡ್ರಲು ಚೇರ್ ಅನ್ನು ಅಳವಡಿಸಿದ್ದು ಅದರ ಮೇಲೆ ನೀಲಿ ಬಕೆಟ್ ಇಟ್ಟಿರುವ ದೃಶ್ಯವನ್ನು ಕಾಣಬಹುದು.

ಹಾಗೆ ಇದರಲ್ಲಿ ಲೈಟಿಂಗ್ನ ವ್ಯವಸ್ಥೆಯನ್ನು ಅಳವಡಿಸಿದ್ದೆ ಇದರಲ್ಲಿ ಒಂದು ಕಿಟಕಿ ಮತ್ತು ಅನ್ನು ಕಾಣಬಹುದು ಇದು ನೋಡಲು ತುಂಬ ಸುಂದರವಾಗಿದೆ.

ಹಾಗೆ ಅವುಗಳನ್ನು ನೋಡಲು ಒಂದೇ ಬಣ್ಣದಿಂದ ಕೂಡಿದ್ದು ಅವುಗಳನ್ನು ಸಾಲಿನಂತೆ ನಿಂದ್ರಿಸಿರುವ ದೃಶ್ಯವನ್ನು ನಾವು ನೋಡಬಹುದು.

ಹಾಗೆ ಈ ವ್ಯಕ್ತಿಯ ಹಿಂದ್ಗಡೆ ದೊಡ್ಡದಾದ ಕಲ್ಲಿನ ಕಟ್ಟಡದ ದಾರಿ ಇದೆ ಎಂದು ಹೇಳಬಹುದು ಹಾಗೆ ಈ ವ್ಯಕ್ತಿಯ ಬಾಜು ಒಂದು ಸಣ್ಣದಾದ ಬಳ್ಳಿ ಗಿಡ ಮರ ಇದೆ ಎಂದು ಹೇಳಬಹುದು ಹಾಗೆ ಈ ವ್ಯಕ್ತಿ ಹರಿಯುವ ನೀರಿನಲ್ಲಿ ನಿಂತಿದ್ದಾನೆ.

ರ ಮುಂಭಾಗದಲ್ಲಿ ನೀರಿನಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ನಾವು ಕಾಣಬಹುದು ಒಟ್ಟಾರೆ ಈ ದೃಶ್ಯ ನೋಡಲು ತುಂಬ ಸುಂದರವಾಗಿದೆ.

ಹಾಗ ಒಬ್ಬ ವ್ಯಕ್ತಿ ಡೇರಿ ಕಡೆ ನಡೆದುಕೊಂಡು ಹೋಗುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು ಇದರ ಭಾಜು ದೊಡ್ಡ ದೊಡ್ಡ ಮರವನ್ನು ನಾವು ಇಲ್ಲಿ ಕಾಣಬಹುದು.

ಅದರಲ್ಲಿ ಒಬ್ಬ ವ್ಯಕ್ತಿ ಭಾವಚಿತ್ರದಲ್ಲಿ ಒಂದು ಕೊಡ್ಡಲಿಯನ್ನು ಹಿಡಿದುಕೊಂಡು ಮರವನ್ನು ಕಡಿಯುತ್ತಿರುವ ದೃಶ್ಯದ ಫೋಟೋಸ್ ಅನ್ನು ತೆಗೆದಿದ್ದಾರೆ ಎಂದು ಹೇಳಬಹುದು.

ಇದು ಒಂದು ನಮಾಜ್ ಮಾಡುವ ಮಸಿದಿ ಎಂದು ಹೇಳಬಹುದು ಈ ಮಸೀದಿಯಲ್ಲಿ ನಕೈದು ರೀತಿಯಾದ ವ್ಯಕ್ತಿಗಳನ್ನು ಕಾಣಬಹುದು.

ಹಾಗೇ ಇದರಲ್ಲಿ ಕೆಂಪನೆ ಬಣ್ಣದ ಟೖ ಟೖ ಗಡಿಯಾರವನ್ನು ಅಳವಡಿಸಿದ್ದನ್ನು ನಾವು ಇಲ್ಲಿ ಕಾಣಬೋ--

ಹಾಗೆ ಇದು ನೋಡಲು ತುಂಬ ಸುಂದರವಾಗಿದೆ ಎಂದು ಹೇಳಬಹುದು.

ಇದರಲ್ಲಿ ಒಬ್ಬ ವ್ಯಕ್ತಿ ಫೋಟೋ ತೆಗೆಸಿಕೊಳ್ಳುವ ದೃಶ್ಯ ನಮಗೆ ಕಂಡು ಬರುತ್ತದೆ ಹಾಗೆ ಆ ವ್ಯಕ್ತಿಯು ಬಗಲ ಒಂದು ಸಣ್ಣ ಹುಡುಗ ನಿಂತು ನಿಂತಿರುವ ದೃಶ್ಯವನ್ನು ಕಾಣುತ್ತಿವೆ.

ಆ ಮಿರರಿನ ಹಿಂದ್ಗಡೆ ಕಾಣುವ ಇಬ್ಬರು ವ್ಯಕ್ತಿಗಳನ್ನ ಕಾಣಬಹುದು ಈ ದೃಶ್ಯ ನೋಡಲು ಒಟ್ಟಾರೆ ತುಂಬಾನೆ ಸುಂದರವಾಗಿದ್ದು ಈ ವ್ಯಕ್ತಿ ತನ್ನ ಕೂಳಗಡೆ ಏನು ಹಾಕಿಕೊಂಡು ನಿಂತಿದ್ದಾನೆ ಎಂದು ಹೇಳಬಹುದು.

ಇದು ಒಂದು ಸರ್ವಿಸ್ ಸೆಂಟರ್ ನ ಕಂಪನಿ ಯ ಮುಂದೆ ಕಸ್ಟಮರ್ ಗಳು ಫೋಟೋ ತೆಗೆಸಿಕೊಳ್ಳುವ ದೃಶ್ಯ ಎಂದು ಹೇಳಬಹುದು ಹಾಗೆ ಅವರು ನೋಡಲು ಸುಮಾರು ಇಪ್ಪತ್ತಕ್ಕೂ ಜನ ಇದ್ದಾರೆ ಎಂದು ಹೇಳಬಹು--

ಹಾಗೆ ಮುಂಭಾಗದಲ್ಲಿ ಒಂದು ಮನೆ ಅಥವಾ ಒಂದು ಡಾಬದ ಅಂಗಡಿ ಎಂದು ಹೇಳಬಹುದು.